ಅವು ಇಬ್ಬರು ಹೆಣ್ಣ್ ಮಕ್ಕ್ಳು ನಿಂತ್ಕಂಡಿದ್ದಾರೆ.

ಇಬ್ರು ಕುಂತ್ಕಂಡು ಒಬ್ಬಾತ್ತ್ ಫೋನ್ಯಾಗ್ ಮಾತಾಡ್ತ್ತಾನ.

ಆಫೀಸ್ ಅಂತಾನೆ ಹೇಳ್ಬಹುದು ಖಾಲಿ ಖಾಲಿ ಇದೆ ಒಬ್ರು ಸಪ್ರೇಟ್ ಆಗಿ ಕುಂದರ್ ಬಹುದು.

ಒಂದು ರೀತಿಯಲ್ ಇದು ಜನರಿಗೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬಹುದು --

ಇತರ ಇದ್ರೆ ಎಲ್ಲ ಜನರಿಗೆ ಅವ್ಕಾಶ ಆಗತ್ತದೆ.

ಎಂಟರ್ಟೈನ್ಮೆಂಟ್ ಸಲುವಾಗಿ ನೋಡ್ಬಹುದು ಆದ ರೀತಿ ಒಳ್ಳೆ ರೀತಿಯಲ್ಲಿದಿ ಥೇಟರ್ ಇದು.

ಸೆಲ್ಫಿ ತೆಕ್ಕಂಡಿದ್ದಾನೆ ಮೇಲೆ ಟೆರೆಸ್ ಮೇಲ್ ನಿಂತ್ಕಂಡು --

ಒಳ್ಳೆ ರೀತಿ ಒಳ್ಳೆ ಪಿಚ್ಚರು ಕಾಣ್ತವ್ ಅಂತ್ ಅಂದು --

ಮತ್ತು ಇವ್ರು ಚೆನ್ನಾಗಿ ಭರತನಾಟ್ಯ ಮಾಡ್ತ ಈಗಿನ್ ಕಾಲದಲ್ಲಿ ಭರಟ್ಯಾನಾಥ ಚೆನ್ನಾಗಿ --

ಮತ್ತೆ ಎಲೆಗಳು ಇವೆ ಎಲ್ಲಿದೊ ಗೊತ್ತಿಲ್ಲ ಯಾವ ದೇಶವೋ ಯಾವ್ದು ಗೊತ್ತಿಲ್ಲ.

ಕಾಮ್ ಮನಿ ಇಂಗ್ಲಿಷ್ ಅಂತ ಇವೆ .

ಇದು ಯಾವ್ ಬಸ್ ಸ್ಟ್ಯಾಂಡೊ ಗೊತ್ತಿಲ್ಲ.

ತ್ತೇ ಒಂದ್ ರೀತಿಯಲ್ಲಿ ಮೂರ್ ಕಂಪ್ಯೂಟರ್ ಕಾಣವ್ ಒಂದ್ ಮೂರ್ ಸಿಸ್ಟಮ್ ಒಂದ್ ಟಿ_ವಿ ಎರಡ್ ಸಿಸ್ಟಮ್ ಕಾಣ್ತಾಯಿದೆ.

ಎರಡ್ ಚೇರ್ ಕಾಣ್ತಾಯಿದೆ ಒಳ್ಳೆ ರೀತಿಯಲ್ಲಿದೆ ಬಲೂನ್ ಕಟ್ಟಿದ್ದಾರೆ.

ಒಂದ್ ರೀತಿಯ ಎಲ್ಲಾ ತರಹದ ಜಿಮ್ ತರ ಏನಾದ್ರು --

ಟೈರ್ ಕೂಡ ಎತ್ತಲಕ್ಕೊಂದು ಡಿಜಿನ್ ಮಾಡಿದ್ದಾರೆ ಅದು ಒಳ್ಳೇದು ಒಂದು ಯಾವ್ದು --

ಅಂತಾನೆ ಹೇಳ್ಬೌದು ಕಾರ್ ಇವಾಗಿನ್ ಕಾಲ್ದಲ್ಲಿ --

ಲೈಟಿಂಗು ಮತ್ತೆ ಗಡಿಯಾರ ಮತ್ತೆ ಏನು --

ಒಂದ್ ತರ ಮೋಡ ವಾಸವ್ ಮೋಡದ್ ಥರ --

ಇದು ಏನೋ ಗೊತ್ತಿಲ್ಲ ಬಟ್ ಚನ್ನಾಗಿದೆ ಹಳೇಕಾಲದ್ ಆಗಿರಬೌದ್ ಇದ್.

ಇದು ಇಲ್ಲಿಯ ದೇಶ ಗೊತ್ತಿಲ್ಲ ಬಟ್ ಚೆನಾಗಿದೆ.

ಪ್ರೊಜೆಕ್ಟ್ರ್ ಸಿನ್ಮಾ ಥೆಟ್ರ್ ತರಾನೇ ಇರಿ .

ಎಲ್ಲಾ ಒಂದ್ ರೀತಿಯಲ್ಲಿ ನೀಲಿ ತರ ಸೀಟ್ಗಳು --

ಬ್ಯಾಂಕಿಂಗ್ ಹೋಗಾಕ್ ಅವ್ಕಾಶ್ ಇಲ್ಲ ಬಟ್ ಇಲ್ಲಿ ಮೂರು --

ಅಕೌಂಟ್ ಅದ್ ಏ.ಟಿ.ಎಮ್. ಸಲುವಾಗಿ ಇಲ್ಲ್ಯಾ ಒಅರ್ ಒಂದ್ ಅವಶ್ಕ್ ಅವಶ್ಯಕ --

ಒಂದ್ ರೀತಿಯಲ್ಲಿ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ .

ನೀರಿನ ವ್ಯವಸ್ಥೆಇದೆ ಬಟ್ ಏನು ನಾಟಕ ಇತ್ತದೆ ನಾಟ್ಸ್ತಕೆತ್ತರ.

ಒಂದು ಕೊಡೆಯಂತಾನೆ ಹೇಳ್ಬಹುದು ಚೆನ್ನಾಗಿದೆ ಇದು ಎಲ್ಲಾ --

ಸಾನಮಾಡಕಿದ್ದರೆ ಚೆನ್ನಾಗಿದೆ ವಾತಾವರಣ ನೀರು ಮನುಷ್ಯನಿಗೊಂದು ಇಂಪೋರ್ಟೆನ್ಟ್ --

ಈ ಅಲಂಕಾರಗಳನ್ನು ಚೆನ್ನಾಗ್ ಮಾಡಿದ್ದಾರೆ ಮತ್ತು ಪ್ಯಾನ್ ವೇ ಸಿರಿ.

ಜನರು ಆತನ ಸಲುವಾಗಿ ಜನರು ಕಾಯುತ್ತಿದ್ದರೆ ಏನು ಮಾತಾಡುದ್ ಸಮ.

ಆ ಮನೆನ ಉಪಯೊಗಿಸಿ ಆವ್ರ್ದ್ ಬಿಟ್ಟ್ ಕೊಡ್ಬೌದ್ ಅವ್ರ್ ಜಾಗ ಆವ್ರ್ಗ್ ಉಳಿತಿ .